ಕಿರಾಣಾ ವಸ್ತುಗಳು ಹಾಗು ಅಲ್ಲಿ ಫಿಲ್ಟರ್ ಕ್ಯಾನ್ ಮತ್ತು ಅಲ್ಲಿ ಏರ್ಟೆಲ್ ಫೋರ್ ಜಿ ಎಂದು ಬರೆಯಲಾಗಿದೆ ಒಳಗಡೆ.

ಅವುಗಳನ್ನು ಎಳೆದು ಪೇಷಂಟ್ ಗಳಿಗೆ ಮುಚ್ಚಬಹುದು ಅಲ್ಲಿ ಲೈಟಿಂಗ್ ಗಳನ್ನು ಮಾಡಲಾಗಿದೆ.

ಹಾಗೂ ಅದರ ಪಕ್ಕದಲಿ ಒಂದು ಟ್ರೆಂಡ್ಸ್ ಎಂದು ದೊಡ್ಡ ಬಿಲ್ಡಿಂಗ್ ಇದೆ ಅದರ ಕೆಳಗಡೆ.

ಒ ಅಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದೆ ಅದರ ಪಕ್ಕದಲ್ಲಿ ಒಂದು ಸಿಂಟ್ಯಾಕ್ಸ್ ಇದೆ.

ಒಂದು ಹಾಗೂ ಯಾವುದೇ ಕಸ ಕಡ್ಡಿಗಳು ಬೀಳಬ್ಯಾಡದೆಂದು ಮೇಲೆ ಒಂದು ಜಾಲಿ ಹಾಕಲಾಗಿದೆ.

ಇದರಲ್ಲಿ ವಿವಿಧ ರೀತಿಯ ಆಯಿಲ್ ಗಳು ಹಾಗು ಅದರ--

ಅಲ್ಲಿ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ತರಹದ ಸ್ಕ್ಯಾನರ್ ಗಳು ಇವೆ.

ಕರ್ನಾಟಕದ ಎರಡು ಬಸ್ ಗಳು ನಿಂತಿವೆ.

ಒಬ್ಬ ಡಾಕ್ಟರ್ ಒಬ್ಬ ಯೋ ರೋಗಿಯನ್ನು.

ಇದು ಒಂದು ದೊಡ್ಡ ಶಾಲೆಯಾಗಿದೆ ಇದು ಮೂರು ಮಂಜಿಲು ಉಳ್ಳ ಶಾಲೆ ಹಾಗು ಹೊರಗಡೆ --

ಹಾ ತಿಂಡಿಯ ಫೋಟೋ ಗಳನ್ನು ಹಾಕಲಾಗಿದೆ ಹಾಗು ಅವರ ಫೋನ್ ನಂಬರ್ ಗಳು ನೀಡಲಾಗಿದೆ.

ಅಲ್ಲಿ ಲೈಟು ಗಳನ್ನು ಬಿಳುತ್ತಿವೆ ಹಾಗು ಅದರ ಸುತ್ತಲೂ ಹಚ್ಚ ಹಸಿ--

ಒಬ್ಬ ಪತ ಪತಿ ಪತ್ನಿ ಹಾಗು ಒಂದು ಮಗಳು--

ಇದರಲ್ಲಿ ಬಹಳಷ್ಟು ಫ್ಯಾಮಿಲಿ ಗಳು ಊಟ ಮಾಡುತ್ತಿದ್ದಾರೆ.

ವಿವಿಧ ರೀತಿಯ ಲೈಟ್ ಗಳು ಬಿ ಅಂ ವಿವಿಧ ರೀತಿಯ ಲೈಟ್ ಗಳಿವೆ.

ಇಲ್ಲಿ ಬಹಳಷ್ಟು ಜಾಗವನ್ನು ವಿಸ್ತಾರವಾಗಿದೆ ಹಾಗೂ ಅಲ್ಲಿ ಶೌಚಾಲಯ ಕಾಣುತ್ತಿದೆ.

ಒಂದು ಮೆಡಿಕಲ್ನ ಚಿತ್ರ ಇದೆ ಹಾಗು ಅದರ ಮೇಲೆ ಮೇ ಸಾಯಿನಾಥ್ ಮೆಡಿಕಲ್ ಮತ್ತು ಜೆನರಲ್ ಸ್ಟೋರ್ ಎಂದು ಬ --

ಆ ಕಡ್ಡಿ ಅದು ಇದು ಏನೇನೋ ತಗೋತಾರೆ.

ಇದು ಒಂದು ಗಾರ್ಡನ್ ಆಗಿದ್ದು ಇದರಲ್ಲಿ--

ಹಾಗು ಸುತ್ತಮುತ್ತಲು ಹಲವಾರು ಗಿಡಗಳಿವೆ ಅಲ್ಲಿ --

ಇದರ ಹೆಸರು ರೋಹನ್ ಚಾಯ್ ಸೆಂಟರ್ ಚಾಯ್ ಅಂಡ್ ಕಾಫಿ ಎಂದು ಬರೆಯಲಾ--

ಆನಂದ ದಾರ ಡಿಸ್ಟ್ರಿಕ್ಟ್ ಆಫೀಸ್ ಎಂದು ಬರೆಯಲಾಗಿದೆ.

ಇದು ಒಂದು ಅತ್ಯಂತ ದೊಡ್ಡ ಚರ್ಚಾಗಿದೆ ಇದರ ಬಣ್ಣ--

ಅಲ್ಲಿ ಜೀಸಸ್ ಅವರ ಫೋಟೋ ಇದೆ ಹಾಗೂ ಹೊರಗಡೆ ಬಹಳ ಜನ ಅ--

ಇದರ ಮೇಲೆ ಬರೆದಿರುವುದೇನಂದರೆ ಶ್ರೀ ಪದ್ಮಾವತಿ ಟ್ರೇಡರ್ಸ್ ಎಂದು ಬರೆಯಲಾಗಿದೆ.

ಇದರ ಮೇಲೆ ಚಿತ್ರಿಸಿರುವ ವಸ್ತುಗಳೆಂದರೆ ಬ್ಯಾಟರಿ --

ವೆಲ್ಡಿಂಗ್ ಮೆಷಿನ್ ಮತ್ತು ಗಿಡ ಕಟ್ ಮಾಡುವ ಮಷಿನ್ ಹಾಗೂ ಗಾಳಿಯನ್ನು ಹಾಕುವ ಮ.

ಅಲ್ಲಿ ಕಾಣಿಸುತ್ತಿರುವುದು ಅಂದ್ರೆ ಮೈಕ್ರೋ ಮ್ಯಾಕ್ಸ್ .

ಇದು ಒಂದು ನಮ್ಮ ಮುಸ್ಲಿಮರ ಆರಾಧ್ಯ ದೈವ ಮಹೀದ್ ಆಗಿದ್ದು ಇದರಲ್ಲಿ--

ವಿವಿಧ ರೀತಿಯ ಹಳೆಯ ಫೋಟೋ ಗಳು ಅ ಒಂದೇ ಫ್ರೇಮ್ ನಲ್ಲಿ ಹಾಕಿ--

ಮತ್ತು ಅದರ ಪಕ್ಕದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂದು ಬರೆಲಾಗಿದೆ.

ಇದು ಒಂದು ಶಾಪಿಂಗ್ ಮಾಲ್ ಆಗಿದ್ದು ಇದರಲ್ಲಿ ವಿವಿಧ ರೀತಿಯ ಸಾಬನು--

ಬಿಸ್ಕೀಟ್ ವಿವಿಧ ರೀತಿಯ ತಿನಿಸುಗಳು ಹಾಗೂ.

ಇದು ಒಂದು ಫಾರ್ಮಹೌಸ್ ಆಗಿದ್ದು ಇಲ್ಲಿ ಒಂದು ದೊಡ್ಡ--

ಇದು ಒಂದು ಬೇಕರಿ ಅಥವಾ ರೆಸ್ಟೋರೆಂಟ್ ಆಗಿದ್ದು ಇದರಲ್ಲಿ --

ವಿವಿಧ ರೀತಿಯ ವಸ್ತುಗಳು ಕಟ್ಟಿಗೆಯಿಂದ ಮಾಡಿರುವ ವಸ್ತುಗಳು ಇವೆ.

ಹಾಗು ಮನೆಯಲ್ಲಿ ನೀರಿಗೆ ಬೇಕಾಗುವ ಪೈಪ್ ಗಳು ಕೂಡ ಇವೆ.

ಇದು ಒಂದು ಸೋಪಾ ಕಂಪನಿ ಆಗಿದ್ದು--

ಅಲ್ಲಿ ಕಟ್ಟಿಗೆಯಿಂದ ಇನ್ನೂ ಸೋಫಾ ಗಳು ಮಾಡುವ ಆಚಾರ ನಡೆಯುತ್ತಿದೆ.

ಇದು ಒಂದು ಪಾರಮ್ ಆಗಿದ್ದು ಇದರಲ್ಲಿ--